ಚರ್ಚ್ ಚರ್ಚ್ ಎಲ್ಲಾ ಚೆನ್ನಾಗಿರತೈತಿ ಜಿಜುಸ್ನ ಹೆಂಗ್ ಇದು ಮಾಡಿದರೆ ಹೆಂಗ್ ಸತ್ಹ್ ಹೋದ್ರು ಜೇಜುಸ್ ಯೆಸ್ಟ್ ಕಷ್ಟ ಪಟ್ಟಿದಾರೆ ಜಿಜುಸ್ .

ಕ್ಯಾಂಡಲ್ ಹಚ್ತಾರೆ ನಮ್ಮಲ್ ಮಾತ್ರ ಕ್ಯಾಂಡಲ್ ಹಚ್ಹೋದು ಅದು ಇದು ಎಂಥದು ಮಾಡೋದೇ ಇಲ್ಲಾ ನಮ್ದ್ ಏನಿದ್ರೂ ಹೂ ಹಾಕೋದು ಅದು ಇದು --

ಚೆನ್ನಾಗಿರತೈತಿ ನೋಡೋಕೆ ಆದ್ರೆ ಒಳಗ್ ಹೆಂಗ್ ಇರತೈತಿ ಅಂತ ನೋಡಿಲ್ಲ ಯಾಕಂದ್ರೆ ನಮ್ದೇ ಮನೆ ಐತಿ ನಾವ್ ಅಪಾರ್ಟ್ಮೆಂಟ್ ಎಂಥ ಮಾಡೋದು .

ಅದು ಸೀನ್ ರೀ ಅದ್ರಿಂದ ಫೋಟೋಸ್ ತಗೋಬಹುದು ಚೆನ್ನಾಗ್ ಇರತೈತಿ ನೋಡೋಕ್.

ನಮ್ ಫ್ರೆಂಡ್ ಮನೇಲಿ ಏನ್ ಮಡ್ತಾರೋ ಉಪಯೋಗ ಆದ್ರೂ ಏನೈತೆ ಕಳ್ತಾನಾ ಮಾಡಿ ಲಾಸ್ಟಿಗ್ ಸಿಕ್ ಹಾಕೊಂತಾರೆ ಒದಿಸ್ಕೊತಾರೆ ಸತ್ ಹೊಯ್ತಾರೆ ಅಷ್ಟೇ ಆಗೋದು --

ಜಿಮ್ ಅಂದ್ರೆ ತುಂಬಾ ಇಷ್ಟ ನನಗೆ ಅದ್ಕ ಹೋಗಿ ಪುಶ್ ಅಪ್ಸ್ ಮಾಡಬೇಕು ಎಲ್ಲಾ ಇದು ಲೈಕ್ ಜಿಮ್ ಅಲ್ಲಿ ಏನೇನ್ ಮಾಡ್ತಾರೆ ಎಲ್ಲಾ ಮಾಡಬೇಕು ಅನ್ನೋ ಆಸೆ ಅದು --

ಬೈಸಿಪ್ಸ್ ಹಿಡ್ಕೊಂಡು ಕಾಲ್ ದೊಡ್ ಮಿರರ್ ಮುಂದೆ ಫೋಟೋ ತಕೊಂಡು ಆಫ್ ಮಾಡಬೇಕು ಅನ್ನೋ ಆಸೆ ಇದೆ ಹೋಗತೀನಿ ಜಿಮ್ಗೆ ಅಂತುನೂ ಬಿಡೋದೇ ಇಲ್ಲಾ ಇದ್ ಫುಲ್ ಕ್ರೇಜ್ ಇದೆ ನಂಗೆ --

ಪಿಯಾನೋ ಪಿಯಾನೋ ನುಡ್ಸಿದ್ದೀನಿ ಹೆಂಗ್ ಬೇಕಾದ್ರ ನುಡ್ಸಿ ಯಾಕಂದ್ರೇ ಕ್ಲಾಸ್ಸೆಸ್ಗೆ ಹೋಗಿಲ್ಲ ನಾನು ನ್ಯಾಷನಲ್ ಜಿಯಾಗ್ರಫಿ ಅಲ್ಲಿ ತೋರಿಸಿದರೆ ಒಬ್ನೇ ಹುಡ್ಗ ರೈಟ್ ಹ್ಯಾಂಡಲ್ ಬೇರೆ ಟ್ಯೂನ್ ನುಡಿಸ್ತಾನೆ ಲೆಫ್ಟ್ ಹ್ಯಾಂಡಲ್ ಬೇರೆ ಟ್ಯೂನ್ ನುಡಿಸ್ತಾನೆ ಅದು ಒಂದೇ ಸಲ ನುಡಿಸ್ತಾನೆ ಎರಡು ಕಡೆ ತಿರುಗಿ --

ಹೈರ್ ಕ್ರೇಜ್ ಇದೆ ನಂಗೆ ಪಕ್ಕ ಸೆಕೆಂಡ್ ಇಯರ್ ಆದ್ಮೇಲೆ ಬಾಯ್ಸ್ ತರಾನೇ ಕಟ್ಟಿಂಗ್ ಮಾಡಿಸ್ಕೊಂತೀನಿ ಫುಲ್ ಟ್ರಿಮ್ ಮಾಡಿಸ್ತಿನಿ ಗೆಟ್ ಅಪ್ ಎಲ್ಲಾ ಚೇಂಜ್ ಆಲ್ರೆಡಿ ಮಾಡ್ಕೊಂಡಿದೀನಿ ಟೆಂತ್ ಅಲ್ಲಿ ಮತ್ತೆ ಇನ್ನೊಂದ್ ಸಲ ಚಾನ್ಸ್ ಸಿಕ್ಕತ್ತೆ ಮನೇಲ್ ಚಾನ್ಸ್ ಕೊಡಲ್ಲ ಮತ್ತೆ ಚಾನ್ಸ್ ಕೊಟ್ಟಿದಾರೆ ಅದನ್ ಮಾತ್ರ ಬಿಡೋದಿಲ್ಲ ಮತ್ತೆ ಮಾಡ್ಸಕೋತೀನಿ ನಮ್ ಮನೇಲಿ ಹೈರ್ ಸ್ಟಸ್ಟೈಲೆ ಗಳನ್ನಾ ನಾನೆ ಚೂಸ್ ಮಾಡೋದು ಯಾವಾಗ್ಲೂ .

ಅಲ್ ನಾವೆಲ್ಲಾ ಸಣ್ಣ್ ಮಕ್ಕಾಳನ್ನೆಲ್ಲ ನೋಡಿದ್ ತಕ್ಷಣ್ ಆ ಕಕಲ್ ನೀರೇ ಆತರ ಕಲರ್ ಅಲ್ಲಿ ಇರುತ್ತೆ ಅದು ಇದು ಅಂದ್ಕೋತೀವಿ ಫೋಟೋ ಚೆನ್ನಾಗ್ ಬರಲ್ಲ ನೀರಲ್ ಆಟ ಆಡೋದು --